ಎಷ್ಟು ದಿವ್ಸಆದ್ರು ಕಾದು ನೋಡ್ಬೇಕು ಅನ್ಸತ್ತೆ ಮೂರೊಷಕ್ ಒಮ್ಮೆ ಈ ಜಾತ್ರೆ ನಡ್ಯತ್ತೆ ಯಾವತ್ತೂ ಜಾತ್ರೆಗ್ ಬ--

ಬೋಟಿಂಗ್ ಆಡ್ವಾಗ ಅದ್ರಲ್ಲೂ ಒಂತರ ಮಜಾ ಇರುತ್ತೆ ಆ ನೀರಲ್ಲೆಲ್ಲ ಇದ್ ಮಾಡೋದು ನೀರನ್ ಮುಟ್ಟೋದು ಆ ನೀರನ್ ಮೈಮೇಲೆಲ್ಲ ತುಂಬಾನೇ ಚೆನ್ನಾಗಿರತ್ತೆ ಎಲ್ಲರು ಸೇರಿ ಆಟಾಡ್ವಾಗ ಅದ್ರಲ್ಲೂ ಒಂದು ತರ ಖುಷಿ ಇರತ್ತೆ.

ಮನೆಯವರೆಲ್ಲರೂ ಸೇರಿ ಹೋಗೋದ್ರಿಂದ ಕಾರ್ ಉಪಯೋಗ ಆಗತ್ತೆ ಎಲ್ಲಾ ಟೈಮಲ್ಲೂ ಬಸ್ ಸಿಗಲ್ಲ ಬಸ್ಸಿಗೆ ಕಾಯ್ತಾ ಕೂರ್ಲಿಕ್ಕೂ ಆಗಲ್ಲನಮ್ದೆ ಒಂದ್ ಓನ್ ಕಾರಿದ್ರೆ ನಾವೆಲ್ಲಿಗ್ ಬೇಕಾರೂ ಯಾವಾಗ್ ಬೇಕಾದ್ರೂನು ಹೋಗ್ಬೋದು.